ಇಲ್ಲ್ ಎಷ್ಟೋಕೊಂಡ ಹುಡುಗೂರ್ ಕೂತಾರಾ. ಈಕಡೆ ಬಾಜು ಗಿಡಗೋಳ್ ಅದಾವು. ಶೋಕಿ ಗಿಡಗೋಳ್ ಅದಾವು. ಗಾರ್ಡನ್ ಐತಿ. ಛತ್ ಐತಿ.

ಸಿಮೆಂಟ್ ಅದೇ ವೈಟು ಬ್ಲಾಕ್ ವೈಟು ಬ್ಲಾಕ್ ಬಣ್ಣ ಹೊಡೆದವರ ಅಲ್ಲೊಂದು ದೊಡ್ಡ ಲೈಟ್ ಅಯ್ತಿ. ಅದ್ರ ಬಾಜು ಗಿಡಗಳು ಅದವು ಕರ್ವೇ ಐತಿ ರೋಡ್ .

ಗುಡ್ಡಾವಣ ಬಾರೆ ವನ ಗುಡ್ಡ ಐತೆ ಬರೆ ಗಿಡಗಳು ಫುಲ್ ತುಂಬಿಕ್ಬಿ ಕೊಂಡಿವೆ

ಅಲ್ಲಿ ಸಣ್ಣಾಗಿ ಗಾಲ್ವಿ ರೋಡ್ ಐತಿ ಬಾಜು ನೀರದವೇ ಎಷ್ಟಗುಣಕ್ ಇದು ರಾಮನೆಗೌಡ ಕಥೆ.

ಇಲ್ಲ ಎಸ್ಟೇಕೊಂ ಲೈಟ್ ಹಾಕ್ಯಾರ ವೈಟ್ ಕಲರ್ ಯಲ್ಲೋ ಕಲರ್ ಮಿಕ್ಸಿಂಗ್ ಲೈಟ್ ಹಾಕರ್ ಎಷ್ಟೊಕೊನ್ನಆಕಡೆ ವೈಟ್ ಹಾಕ್ಯರ ಮತ್ತೆಅಲ್ಲಿ ಹಿಂದೆಗಡೆ ಸ್ಟೇಜ್ ತಕ ಎಲ್ಲೋದ್ರು ಮತ್ತು ರೆಡ್ ಲೈಟ್ ಹಾಕರ್ ಕರ್ಟನ್ ಹಾಕರ್.

ಇದು ಹೂವಿನ ಅಂಗಡಿ ಐತತಿ ಇಲ್ಲಿ ಯಷ್ಟ್ಯಾಕ್ನ ಹೂಗಳ್ ಅದವು.

ಕೇಸರಿ ವೈಟು ಹೂವಗಳು ಆದವು ಮಿಕಶಿಂಗ್ ಹೂವ ಮತ್ತು ರೋಜು ಬಿಳಿ ಹೂವ ನಡಬರ್ಕ್ ಎಲಿಗೊಳು ಇಟ್ಟರು ಹಾರ ಮಾಡ್ಯಾರ್ ದೊಡ್ಡ ದೊಡ್ಡದಾಗಿ ಚೆಂದದ.

ಇದು ಗೋಲ್ ಗುಮ್ಮಟ ಇದೆ ಗುಮ್ಮಟ ಮುಂದ್ಗಡೆ ಹಳೆ ಕಾಲದ ಸ್ಟೋರ್ ಮಾಡಿರುವಂತಹ ಸ್ಟೋರ್ ಐತಿ.

ಗಾರ್ಡನ್ ಐತೆ ನೀರ್ ಜಗತ್ ಹತ್ತವು ದೊಡ್ಡ ಗಿಡಗಳಿದವು ಸುತ್ತ ತಂತಿಲಿ ಕಟೈಯ್ಯರ.

ಮತ್ತೆ ಈ ಕಡೆ ಪ್ಯಾಂಟಣಿಗಳ್ ಅಬ್ಬಕ್ಕ್ ರೂಮ್ಗಳು ಏಳ್ ಅದಾವು- ಗಿಡಗಳು ಅದಾವು.

ಮತ್ತಾ ಸರ್ಪಣೀಲಿ ಆ-ಸುತ್ತ ಚೋಕ್ ಮಾಡ್ಯಾರಾ ಕಾಂಪೌಂಡ್ ತರ ಮತ್ತ ಅವೂ ಇವೂ ಗಿಡಗಳ್ ಅದಾವ್ ಸಣ್ಣ ಸಣ್ಣವೂ ಬಕ್ಕೇ ತರ.